Curve display ಅಂದರೆ ನಿಮಗೆ side ಅಲ್ಲಿ ಒಂತರಾ ಒಂಥರಾ bend ಆಗಿರುತ್ತೆ ಹರ್ಷಿತ್ ನೀನು ಅಲ್ಲಿ ಕೂಡ ನೀನು touch ಮಾಡಿದ್ರೆ sense ಆಗುತ್ತೆ ಅಲ್ಲಿ ಕೂಡ work ಮಾಡಬಹುದು ಮತ್ತೆ , ನೀನು mobileನ ಪಕ್ಕದಲ್ಲಿ ಇಟ್ಕೊಂಡು ಅಥವಾ ದೂರ್ದಿಂದ ನೋಡುದ್ರು ಕೂಡ ನಿನಗೆ clear ಆಗಿ ಕಾಣುತ್ತೆ display side ಇಂದ. ಓ ok ಹೇಮಂತ್ ಹಾಗಾದ್ರೆ ಮತ್ತೆ ಅದರದ್ದು camera ಮತ್ತೆ storage ಎಲ್ಲಾ ಏನೇನಿದೆ ? storage ಬಂದ್ಬಿಟ್ಟು ನಿಮಗೆ eight plus eight GB RAM ಸಿಗತ್ತೆ.

eight GBextendable ಇರುತ್ತೆ ನಿನಗೆ inbuilt eight ಬರುತ್ತೆ ಅದರ ಜೊತೆಗೆ ನೀನು extra storage ಆದ್ರೆ ನೀನು extend ಮಾಡ್ಕೋಬಹುದು ಇನ್ನ ಜಾಸ್ತಿ ಮಾಡ್ಕೊಬಹುದು RAM ನ

ಅ ಮತ್ತೆ two fifty six GB ROMಸಿಗುತ್ತೆ ಹರ್ಷಿತ್ .

ಅ camera ಬಂದು ನಿಮಗೆ two fifty six mega pixel ಬರುತ್ತೆ . ಮತ್ತೆ ಅದರದ್ದು.

Battery seven thousand five hundred MAHಹಾಕೋಣ ಅಂತ ನಮ್ಮ team members ಎಲ್ಲಾ ನಿರ್ಧಾರ ತಗೊಂಡಿದೀವಿ but ಹಾಕ್ಬೇಕು ಅಂದ್ರೆ ಇನ್ನ ಜಾಸ್ತಿ, ಬೆಲೆ ಖರ್ಚಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾವು ಇವಾಗ just six thousand MAH battery ಹಾಕ್ತಾ ಇದ್ದೀವಿ ಹರ್ಷಿತ್ . ಹಾಗೆ ಅದರದು ಸಂಗೀತ ಅದರದಲ್ಲಿ.

app ಗಳು ಎಲ್ಲಾ app normal ಆಗಿ ಎಲ್ಲಾ mobilesಅಲ್ಲಿ ಬಂದಂಗೆ ಎಲ್ಲಾ app download ಮಾಡಬಹುದು privacy ಜಾಸ್ತಿ ಇರುತ್ತೆ ನಮ್ಗೆ security ಜಾಸ್ತಿ ಕೊಡ್ತೀವಿ .

ಯಾವ್ ತರ ಅಂದ್ರೆ ನಿಮ್ಗೆ ಇವಾಗ apple mobile ತಗೊಂಡ್ರೆ ಅದುಕ್ಕೆ apple play store ಅಂತಾನೆ ಇರುತ್ತೆ, ಅದೇ ತರ ನಮ್ಮ mobileಗುನು in-built Red magic ಅಂತ ಕೊಡ್ತಾ ಇದ್ದೀವಿ ಹರ್ಷಿತ್. app store ಇರ್ಬೇಕಲ್ವಾ ? apple ಅಲ್ಲಿ . Appleಅಲ್ಲಿ apple play store ಇರುತ್ತೆ.

ಅದೇ ತರ ನಾವು Red Magic app store ಅಂತ ಕೊಡ್ತಾಯಿದ್ದೀವಿ. ಹ್ಮ್ ಸರಿ ಸರಿ ಮತ್ತೆ ಅದರದ್ದು specification ಏನಿದೆ . Specifications ಅಂದ್ರೆ ಅದರದ್ದು ಬಾಡಿ ಬಂದು purely aluminium built ಇರುತ್ತೆ.

ಮತ್ತೆ ಆ mobileಗೆ ನಾವು six years warranty ಕೊಡ್ತಾ ಇದ್ದೀನಿ .

ಏನಕ್ಕೆ ಆರು ವರ್ಷ ಅಂದ್ರೆ ನಮ್ದು ಅಷ್ಟು efficiency ಮತ್ತು effective ಆಗಿ manufacture ಮಾಡ್ತಾ ಇರೋದ್ರಿಂದ six years ಕೊಡ್ತಾ ಇದ್ದೀವಿ. ಓ ಸರಿ ಸರಿ ಮತ್ತೆ ಆ ಫೋನ್ಗಳನ್ನ ಯಾವ ಯಾವ ದೇಶದಲ್ಲಿ ಮಾರಬೇಕು ಅಂತ ಇದ್ದೀರಾ. ನಾವು ಇವಾಗ mobile ನ manufacturing ಮಾಡ್ತಾ ಇರೋದ್ರಿಂದ ನಾವು ಬರೀ one hundred pieces ಮಾತ್ರ manufacture ಮಾಡಕ್ಕಾಗಿದೆ ಇಲ್ಲಿವರೆಗೂ.

ಅದನ್ನೆಲ್ಲ ನಾವು ಇವಾಗ E marketಅಲ್ಲಿ first ಬಿಟ್ಟು ಜನದ response ಹೇoಗಿರುತ್ತೆ? ಜನ ಯಾವ ರೀತಿ ಕೊಂಡುಕೊಳ್ಳುತ್ತಿದ್ದಾರೆ ಅದನ್ನ ನೋಡಿ ಮತ್ತೆ ಅವರ reviews ನೋಡ್ಕೊಂಡು ಅದಾದ್ಮೇಲೆ ಏನ್ ಮಾಡಬೇಕು ಅಂತ ನಿರ್ಧಾರ ತಗೊಂಡ್ ಬೇಕು ಅಂತ ಇದ್ದೀನವಿ ಹರ್ಷಿತ್ .

E-market ಅಂದ್ರೆ electronic market ಇವಾಗ example ನಿಮಗೆ Amazon ಇರಬಹುದು Flip kart ಇರಬಹುದು Myntra ಅವೆಲ್ಲ Meesho ಅದೆಲ್ಲಾ E-markets ಎ ಆದ್ರೆ ನಾವೀವಾಗ ಬಿಡ್ಬೇಕು ಅಂತ ಇರೋದು Amazon ಮತ್ತೆ Flip cart ಅಲ್ಲಿ ಹರ್ಷಿತ್ . ಓ ಹಾಗಾದ್ರೆ ನಿಮ್ದು ಕನಿಷ್ಠ ? amount ಏನ್ ಇಟ್ಕೊಂಡ್ ಮಾರ್ತಾ ಇದ್ದೀರಾ? ನಾವು minimum ಅಂದ್ರೆ ಕಡಿಮೆ ಬೆಲೆ ಅಂದ್ರೆ ಮೂವತ್ತೈದು ಸಾವಿರ ಇರುತ್ತೆ.

ಅದರಲ್ಲಿ ನಿಮಗೆ four GB RAM ಮತ್ತೆ one twenty eight GB ROM ಸಿಗುತ್ತೆ with all specialities ಇರುತ್ತೆ . ಮತ್ತೆ phoneಗಳದ್ದು ಬೆಲೆಗಳಲ್ಲಿ ಯಾವ್ ರೀತಿ ಏರಿಕೆ ಆಗುತ್ತೆ ? ಅ ನೀವು four GB plus two GBextendable RAM ಕೊಂಡ್ಕೊಂಡ್ರೆ .

ನಿಮ್ಗೆ thirty seven thousand ವರೆಗೂ ಆಗ್ಬಹುದು .

ಮತ್ತೆ eight ಅ ಮತ್ತೆ next ಬರೋದೆ eight GB plus eight GB

ಅದಕ್ಕಿಂತ ಕೆಳಗಡೆದು ನಾವ್ ಇನ್ನ manufacture ಮಾಡಿಲ್ಲಾ ಯಾಕೆಂದ್ರೆ ಎಲ್ಲಾ ಇವಾಗ ಹುಡುಗರು ಇರಬಹುದು ಮತ್ತೆ office work ಮಾಡ್ಸೋರೆಲ್ಲಾ ಜಾಸ್ತಿ ಲೋಡ್ ಆಗುತ್ತೆ ನಮ್ಗೆ ಅಂತ ಎಲ್ಲಾ scopes ಕೇಳ್ತಾರೆ .

ಅದಕ್ಕೋಸ್ಕರ ನಾವು ಜಾಸ್ತಿ manufacture ಮಾಡಕ್ಕೆ try ಮಾಡ್ತಾ ಇರೋದೆ eight plus eight GBನ

ಯಾಕಂದ್ರೆ ಅದುನ್ನ ಮಾಡೋದ್ರಿಂದ ಜನ ಕೂಡ ಜಾಸ್ತಿ ಕೊಂಡ್ಕೊಳ್ತಾರೆ ಮತ್ತೆ ಅವರಿಗೂ help ಆಗುತ್ತೆ ಯಾವ್ ರೀತಿ ಅಂದ್ರೆ ಜಾಸ್ತಿ store ಮಾಡ್ಕೊಣ್ಬಹುದು. ಆ ರೀತಿಯಿಂದೆಲ್ಲಾ help ಆಗುತ್ತೆ ಹರ್ಷಿತ್ . ಹಾo ಹಾಗಾದ್ರೆ ಹೇಮಂತ್ ನೀವು ಇವಾಗ phoneನ ತಯಾರ್ ಮಾಡ್ತಿದ್ದೀರಲ್ವಾ ?

ಆ phone ಇಂದ ಜನರುಗಳಿಗೆ ಯಾವ್ ರೀತಿ ಉಪಯೋಗ ಆಗುತ್ತೆ ? ಯಾವ್ ರೀತಿ ಉಪಯೋಗ ಅಂತ ಹೇಳುದ್ರೆ ಹರ್ಷಿತ್ ಯಾಕಂದ್ರೆ ನಾವ್ ಕೊಡ್ತಾ ಇರೋ ಅಂತಹ specifications ಬೇರೆ ಯಾವ mobile ತಯಾರ್ ಮಾಡೋ companyಗಳು ಕೂಡ ಕೊಡ್ತಾ ಇಲ್ಲ .

ಯಾಕೆಂದ್ರೆ ನಾವು ಬರೀ ಮೂವತ್ತೈದರಿಂದ ನಲವತ್ತು ಸಾವಿರದ ಒಳಗೆ curve display ಕೊಡ್ತಾ ಇದ್ದೀವಿ aluminium body ಕೊಡ್ತಾ ಇದ್ದೀವಿ ಮತ್ತೆ snap dragon processor ಕೊಡ್ತಾ ಇದ್ದೀವಿ . two fifty six mega pixel camera ಕೊಡ್ತಾ ಇದ್ದೀವಿ storage ಜಾಸ್ತಿ ಇದೆ build quality ಚೆನ್ನಾಗಿದೆ. ಮತ್ತೆ battery capacity ಜಾಸ್ತಿ ಇದೆ ಇಂತದ್ದು ಯಾವ್ specification ಕೂಡ ಅಷ್ಟು ಕಡಿಮೆ ಬೆಲೆಯಲ್ಲಿ ಯಾರೂ ಕೊಡ್ತಾ ಇಲ್ಲ ನಿಮ್ಗೆ. ಈಗಿನ ಕಾಲದಲ್ಲಿ ಅದಕ್ಕೋಸ್ಕರ ನಮ್ದು brandನ ಖರೀದಿಸಿದರೆ ನಮಗೂ help ಆಗುತ್ತೆ ಮತ್ತೆ ತಗೊಳ್ಲೋರಿಗೆ ಕೂಡಾ ತುಂಬಾ ಸಹಾಯ ಆಗುತ್ತೆ .

ಬೆಳೆಗಳ್ನ produce ಮಾಡ್ತಾ ಇರೋದು ಯಾರು? ಅಂದ್ರೆ producer ಯಾರಿದ್ದಕ್ಕೆ? ಇದಕ್ಕೆ ನಾವು team ಮ್ಯಾನೇಜರ್ ಅಂತ ಒಬ್ಬರನ ಮಾಡಿರ್ತಿವಿ ಹರ್ಷಿತ್ team ಮ್ಯಾನೇಜರ್ ಅಂದ್ರೆ ಅವರು ಇದ್ದನೆಲ್ಲ ನೋಡ್ಕೊಲ್ಲ್ತಾರೆ ಮತ್ತೆ administrate ಮಾಡ್ತಾರೆ ಯಾರ ಯಾರು ಯಾವ್ ಯಾವ ಕೆಲ್ಸಗಲ್ನ ನಿರ್ವಯ್ಸಬೇಕೋ ಅಂತ್ ಎಲ್ಲಾ ನಮ್ಮ team ಮ್ಯಾನೇಜರ್ ನಮ್ಮಗೆ .

ಎಷ್ಟು ಜನ ಮoದಿಗಳಿದ್ದೀರಾ ನಿಮ್ಮ team ಅಲ್ಲಿ ? ನಮ್ teamಅಲ್ಲಿ approximately twenty ಇಂದ twenty five members ಇದ್ದೀವಿ ಸದ್ಯಕ್ಕೆ.

ಅ ಮತ್ತೆ outside agencyಯಲ್ಲಿ ಕೆಲಸ ಮಾಡೋರು ಸ್ವಲ್ಪ ಜನ ಇದ್ದಾರೆ ಯಾಕೆಂದ್ರೆ ಎಲ್ಲಾತರದ್ದು manu . ಕೂಡ ನಮ್ಮ company ಯಲ್ಲಿ ಮಾತ್ರ ಮಾಡಕ್ ಆಗೋದಿಲ್ಲ ಅದ್ದಿಕೆ ಯಾವ್ ಯಾವ್ company ಯಾವ್ ಯಾವ್ದರಲ್ಲಿ ಚೆನ್ನಾಗಿರುತ್ತೆ ಅಲೆಲ್ಲ ಕೊಟ್ಟು ನಾವು mobile ನ manufacture ಮಾಡಸ್ತೈರೋದ್ರಿಂದ ಎಲ್ಲಾ ಕುಡಿ ನಮ್ಮಗೆ ಒಂದ್ ಐವತ್ತು ರಿಂದ ಅರವತ್ತು .

ಹೋ ಹಾಗಾದ್ರೆ ನಿಮ್ದು main ಊರ್ ಎಲ್ಲಿ ಬರುತ್ತೆ branch ಮಾಡೋದ್ branch ? ಹ್ಮ್ ನಿಮ್ದು branch ಎಲ್ಲಿದೆ ಹೇಮಂತ್ ಅವರೇ ? ನಮ್ branch ಬಂದ್ಬಿಟ್ಟು ಇವಾಗ ಶೇಷಾದ್ರಿ road ಗೊತಿದ್ದೆ ಅಲ್ಲ ನಿಮಗೆ ವಿಧಾನಸೌಧ,

ಹ ಅಲ್ಲಿ behind backside ಇದೆ M.S building ಹತ್ತ್ರ ಬರುತ್ತೆ .

ಅಲ್ಲಿ ಒಂದೇ ಕಡೆ ಸದ್ಯಕ್ಕೆ ಇರೋದು ನಮ್ದು branches ಬೇರೆ ಎಲ್ಲೂ ಇಲ್ಲಾ manufacture ಬಂದು ನಮ್ದು ಇಲ್ಲಿ ಮಲ್ಲೇಶ್ವರಂ ಅಲ್ಲಾಗುತ್ತೆ ಹರ್ಷಿತ್.

ಮಲ್ಲೇಶ್ವರಂ thirteenth cross ಅಲ್ಲಿ ಒಂದು ಅಂಗಡಿ ಇದೆ ಹರ್ಷಿತ್ .

ಅಲ್ಲಿ ಯಾವ್ ಯಾವ್ ತರ ನಿಮ್ದು ಇದನ್ನ ಬಿಟ್ಟಿ ನಿಮ್ ಬೇರೆ ಯಾವ್ ತರ phoneಗಳು ಮಾಡ್ತಾ ಇದ್ದೀರ ? ಬರೀ ನಾನ್ ಇವಾಗ ಎಷ್ಟು specifications ಹೇಳುದ್ನೋ ಅಷ್ಟ್ ಮಾತ್ರಾ ಮಾಡ್ತಾ ಇರೋದು ಸದ್ಯಕ್ಕೆ ಹರ್ಷಿತ್ . ಓ ನಿಮ್ದು ಒಂದೇ phoneನ ಇದು ಮಾಡ್ತಿರೋದಲ್ವಾ?

ಇನ್ನಾ ಒಂದು ಮೂರ್ನಾಲ್ಕು ವರ್ಷದಲ್ಲಿ flip flip phones ಮಾಡ್ಬೇಕು ಅಂತ ಕೂಡಾ ನಮ್ manager ಹೇಳ್ತಾ ಇದ್ದಾರೆ ನೋಡ್ಬೇಕು ಹರ್ಷಿತ್.

flip phones ನೀವ್ ನೋಡಿದ್ದೀರಲ್ಲ ಇದು ಅo samsung ಇರ್ಬಹುದು oppoದವರು ಹೊಸದಾಗಿ ಬಿಟ್ಟಿದ್ದಾರೆ vivoದವರು ಬಿಟ್ಟಿದ್ದಾರೆ ಈ ತರ ನಾವು ಎನಾನ ಮಾಡ್ಬೇಕು ಅಂತ ನಮ್ manager .

ok ok ಬೇರೆ ಬೇರೆ ತರ phoneಗಳನ್ನ ನೀವು ನಿಮ್ಮಿದರಲ್ಲಿ ಮಾಡ್ತೀರಿ ಮಾಡ್ಬೇಕು ಅಂತ . ಹೌದು ಹರ್ಷಿತ್ . ಮತ್ತೆ ನಿಮ್ phoneನ ಯಾಕ್ ಜನರು . ಖರೀದಿ ಮಾಡ್ಬೇಕು ಅದಕ್ಕೆ ಉತ್ತರ ? ಏನೂ ಅಂತ specific reason ಇಲ್ಲಾ ಹರ್ಷಿತ್ ಏ ಒಂದೇ ಒಂದ್ ಏನ್ ಅಂದ್ರೆ ನಾವ್ ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲಾ specificationsನೂ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಓದೋದ್ರಿಂದ ಹಿಡಿದು ದೊಡ್ಡವರು office work ಅವರಿಗೂ ಕೂಡಾ ಎಲ್ಲಾದಕ್ಕೂ support ಮಾಡುವಂತ phone ಮತ್ತೆ ಇವಾಗ್ ಎಷ್ಟೊಂದು ಜನ you tube ಇಂದಾ . ಸಂಪಾದಿಸೋಕ್ಕೆ ನೋಡ್ತಾರೆ ಅಂತವರಿಗೂ ಕೂಡಾ use ಆಗ್ಲಿ ಅಂದ್ಬಿಟ್ಟು ನಾವು gaming experience ಕೂಡಾ ಕೊಟ್ಟಿದ್ದೀವಿ mobileಅಲ್ಲಿ . graphics ತುಂಬಾ ಚೆನ್ನಾಗಿದೆ processors ತುಂಬಾ ಚೆನ್ನಾಗಿದೆ cooling fans ಚೆನ್ನಾಗಿದೆ cooling pands ಚೆನ್ನಾಗಿದೆ ಮತ್ತೆ . ನಾವು ಒಂದು packaging boxಅಲ್ಲಿ mobile ಜೊತೆಗೆ adapter ಕೊಡ್ತಾ ಇದ್ದೀವಿ charging ಕೇಬಲ್ ಕೊಡ್ತಾ ಇದ್ದೀವಿ ear phones ಕೊಡ್ತಾ ಇದ್ದೀವಿ ಇಷ್ಟು ಯಾರೂ ಕೊಡ್ತಾ ಇಲ್ಲಾ ಇವಾಗ.

ಮತ್ತೆ ನಿಮ್ phoneನ .

ಅವರಿಗೆ problem ಆಯ್ತು screenಅಲ್ಲಿ ಅದರ ಮೇಲೆಲ್ಲಾ ಏನಿದೆ ನಿಮ್ದು ? physical damage ಏನೇ ಆದ್ರೂ ಕೂಡಾ company ನಾವ್ company claim ಮಾಡೋದಿಲ್ಲಾ ಅದುನ್ನ warrantyಯಲ್ಲಿ.

physical damage ಅಂದ್ರೆ ನೀವ್ ತಗೊಂಡ್ ಮೇಲೆ ಬೀಳಿಸಿ ಆಗಿರೋ cracks ಇರ್ಬಹುದು ಒಡೆದುಹೋಗಿರೋದ್ ಇರ್ಬಹುದು ಆಚೆ ಹೊರಗಡೆಯಿಂದ mobile ಹೊರಗಡೆಯಿಂದ ಹೊಡೆದು ಹೋಗಿದ್ರೆ .

ಮತ್ತೆ scratch ಆಗಿದ್ರೆ

ಅದಕ್ಕೆಲ್ಲ ನಾವೂ ಏನು warranty ಕೊಡಕ್ಕಾಗಲ್ಲ ಯಾಕಂದ್ರೆ ಅದು ಅವರು ತಗೊಂಡಿರೋರು ಖರೀದಿ ಮಾಡಿರೋರು ಮಾಡ್ಕೊಂಡಿರೋದು.

ಅದಕ್ಕೋಸ್ಕರ ನಾವ್ ಅದಕ್ಕೇನು warranty claim ಮಾಡದಿಲ್ಲ ನಾವ್ ಬರೀ six years ಯಾವ್ದುಕ್ warranty ಕೊಡ್ತಾ ಇದ್ದೀವಿ ಅಂದ್ರೆ internal damages ಇರ್ಬಹುದು ಯಾವ್ ತರ ಅಂದ್ರೆ battery ಹಾಳಾಗೋದಿರ್ಬಹುದು.

battery ಹಾಳಾಗೋದು screen ಹಾಳಾಗೋದು screen ಅಂದ್ರೆ ಬೀಳಿಸಿ ಹಾಳಾದರೆ ನಾವ್ ಕೊಡೋದಿಲ್ಲ internally ಅವರು ಏನೂ ಮಾಡದೇನೆ ಹಾಳಾದರೆ

ಆತರದೆಲ್ಲಾ ಕೊಡ್ತಾ ಇದ್ದೀವಿ ಮತ್ತೆ cooling fans working stop ಮಾಡುದ್ರೆ. sound ಅಲ್ಲಿ problem ಬಂದ್ರೆ ಇದೆಲ್ಲಾ ಕೊಡ್ತಾ ಇದೀವಿ ನಮ್ mobileಅಲ್ಲಿ ಯಾಕೆಂದ್ರೆ water proofing ಇರೋದ್ರಿಂದ sound problems common ಆಗಿ ಬರುತ್ತೆ ಯಾಕೆಂದ್ರೆ ಆo ನೀರಲ್ಲಿ ಬಿದ್ದಾಗೆಲ್ಲ ನಿಮಗೆ ಗೊತ್ತಿರಬಹುದು ನೀರಲ್ಲಿ ಹಾಕಿದಾಗ speakers ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದು commonಆಗಿ ಬರ್ತಾ ಇರುತ್ತೆ ಅದು ಮಾತ್ರ ನಾವು companyನೆ claim ಮಾಡ್ತೀವಿ ಇದೆಲ್ಲಾ ಓ ಹಾಗಾದ್ರೆ ನೀವು ಇವಾಗ ಮಾತಾಡೋವಾಗ ಫ್ಯಾನ್ ಅಂತ ಹೇಳಿದ್ರಿ ಆ ಫ್ಯಾನ್ ಬಗ್ಗೆ ಸ್ವಲ್ಪ ಹೇಳ್ತೀರ ? cooling fans ಅದನ್ನ ನಾವು processor ಮೇಲಿನ ಭಾಗದಲ್ಲಿ ಹಾಕ್ತೀವಿ ಯಾಕೆಂದ್ರೆ ನೀವ್ ಗೇಮ್ ಆಡಬೇಕಾದ್ರೆ ಇರಬಹುದು ನಿಮ್ದು graphics high ಇಟ್ಕೊಂಡು mobile use ಮಾಡೋದ್ರಿಂದ. processor ತುಂಬಾ heat ಆಗುತ್ತೆ processor heat ಆಗೋದ್ರಿಂದ ಅದರ ಒಳಗಡೆ ಇರೋ internal products damage ಆಗೋ ಸಾಧ್ಯತೆಗಳು ಇರುತ್ತೆ melt ಆಗೋ ಸಾಧ್ಯತೆಗಳಿರುತ್ತೆ ಇದನೆಲ್ಲಾ ತಡಿ ಬೇಕಂದ್ರೆ ನಾವ್ ಆದರ ಮೇಲೆ cooling pads ಆಗಿರಬಹುದು cooling fans ಆಗಿರಬಹುದು ಇದೆಲ್ಲಾ ಅಳವಡಿಸಬೇಕಾಗುತ್ತೆ ಇದನ್ನ ಅಳವಡಿಸೋದ್ರಿಂದ ನಿಮ್ಮ ಆ processor heat ಆದಾಗ ತಕ್ಷಣ ಇದು sense ಮಾಡಿ automatic ಆಗಿ ಅದನ್ನ cool ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಆವಾಗ ನಿಮ್ಮ mobile ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಮತ್ತೆ ಹಾಲಾಗೋದಿಲ್ಲ ಬೇಗ . ಹೌದಾ processor ಬಗ್ಗೆ ಅರ್ಥ ಆಯ್ತು front camera ಬಗ್ಗೆ ಹೇಳಿ ಸ್ವಲ್ಪ ನಾವು front camera ಯಾವ ರೀತಿ ಹಾಕಿದೀವಿ ಅಂದ್ರೆ pop-up front camera use ಮಾಡಿದ್ದೀವಿ

ಯಾಕಂದ್ರೆ ಮಕ್ಕಳೆಲ್ಲ game ಆಡೋದುಕ್ಕೂ ತುಂಬಾ ಜನ ಕೊಂಡ್ಕೊಳ್ತಾರೆ ನಮ್ mobileನ

ಅದಕ್ಕೋಸ್ಕರ pop - up camera use ಮಾಡಿದ್ದೀವಿ ಯಾಕೆಂದ್ರೆ game ಆಡಬೇಕಾದರೆ ಅಡ್ಡ ಬರಬಾರದು camera fingersಗೆ ಅಡ್ಡ ಬರುವುದಾಗಿರಬಹುದು ಮತ್ತೆ . ನಾವು ಏನೋ touch ಮಾಡೋಕೆ ಹೋಗಿ camera ಮೇಲೆ ಕೈ ಬಂದು ಮತ್ತೆ sensors automatic ಆಗಿ work ಆಗಿ ಬೇರೆ ತೊಂದ್ರೆಗಳಾಗಬಾರದು ಅಂತ ನಾವು pop-up camera ಮಾಡಿದ್ದೀವಿ .

ಅದು ಯಾವ ರೀತಿ work ಆಗುತ್ತೆ ಅಂದ್ರೆ ನೀವು selfie modeಗೆ ಹೋದಾಗ camera open ಮಾಡಿ selfie modeಗೆ ಹೋದಾಗ ಅಥವಾ ಯಾವುದಾದರು cameraಯಿಂದ picture capture ಮಾಡಬೇಕಾದರೆ ನೀವು ಅದನ್ನ select ಮಾಡುದ್ರೆ ಅದು ಒಳಗಡೆ ಇರುತ್ತೆ mobileನ ಒಳಗಡೆ ಇರುತ್ತೆ.

ನೀವು ಅದನ್ನ select ಮಾಡಿದಾಗ mobile ಇಂದ ಹೊರಗಡೆ ಬರುತ್ತೆ ಅದರ ಒಳಗಡೆ ಇರೋ motorsಯಿಂದ ಮತ್ತೆ censorsಯಿಂದ . ಅದು sense ಮಾಡ್ಕೊಂಡು ಈವಾಗ ಆಚೆ ಬರಬೇಕು ಅದು mobile ಒಳಗಡೆಯಿಂದ ಹೊರಗಡೆ ಬರುತ್ತೆ . ಆಗ ನಾವು selfies ಎಲ್ಲಾ capture ಮಾಡ್ಕೊಳ್ಬಹುದು ಅದರಿಂದ ನಿಮಗೆ screen ಮೇಲೆ ಏನೂ ಅಡ್ಡ ಅಡ್ಡಇರೋದಿಲ್ಲ .

charging ನಾವು one twenty watts charger ಹಾಕಿದ್ದೀವಿ fast charging ನಿಮ್ದು zero percentಯಿಂದ hundred percent full charge ಬರೀ thirty six minutes ಅಲ್ಲಿ ಆಗುತ್ತೆ.

c c type use ಮಾಡಿದ್ದೀವಿ international type ಅಂತಾರಲ್ವ ಅದನ್ನ ಈಗ ಎಲ್ಲಾ ಕಡೆ available ಇರುತ್ತೆ ಅಂತ c type use ಮಾಡ್ತೀವಿ ಮತ್ತೆ wireless charging ಕೂಡಾ ಇದೆ apple mobileಅಲ್ಲಿ ಇರೋ ತರ .

wireless ಅಂದ್ರೆ ಅದರ ಒಳಗಡೆ ನಾವು electro magnetic fieldsಯಿಂದ chargeable capability ಕೊಟ್ಟಿರ್ತೀವಿ.

ಕೆಳಗಡೆ ಅದಕ್ಕೋಸ್ಕರನೆ electro magnetic charger ಇರುತ್ತೆ .

ತರ ಇರುತ್ತೆ ಒಂದು example ನೋಡಿರ್ತೀರಲ್ಲ ಅದೇ size ತೆಳ್ಳಗೆ ಇರತ್ತೆ ಅದು.

ನೀವು mobileನ ತೆಗೆದು ಅದರ ಮೇಲೆ ಪ್ಲೇಸ್ ಮಾಡಿ current on ಮಾಡುದ್ರೆ ಸಾಕು wireless charging ಆಗುತ್ತೆ ಅದು ಓ ಅತರ ಅದರಿಂದ ಏನೂ effect ಇಲ್ಲಾ ಅಲ್ಲ? ಏನೂ effect ಇರೋದಿಲ್ಲಾ ಅದರಿಂದ. ಬರೀ mobile ಮಾತ್ರ charge ಆಗುತ್ತಾ ಬೇರೆ accessories charge ಮಾಡಬಹುದ ಅದರ ಮೇಲಿಂದ ? ಇಲ್ಲ ಇಲ್ಲ ಬರೀ mobile ಮಾತ್ರ charge ಆಗುತ್ತೆ ಬೇರೆ mobiles ಆ ತರ features ಇದ್ದರೆ ಬೇರೆ mobileನ ಕೂಡಾ ಆ pad ಮೇಲೆ charge ಮಾಡಬಹುದು . ಅದರಿಂದ battery drain ಆಗೋದು ಏನ್ ತೊಂದ್ರೆ ಆಗಲ್ಲ ಅಲ್ಲ. ಏನಾಗಲ್ಲ charge ಆಗುತ್ತೆ ಅಷ್ಟೆ ಅದು. ok ಮತ್ತೆ ನಿಮ್ದು processor, camera ಎಲ್ಲಾ ಅರ್ಥ ಆಯ್ತು ಬೇರೆ ಎನಾನ speciality ನಿಮ್ phoneನಲ್ಲಿ . ಬೇರೆ ಅಂದ್ರೆ ನಾವು ಇವಾಗ futuristic processor use ಮಾಡಿದ್ದೀವಿ ಹರ್ಷಿತ್ ಆ processor ಬಗ್ಗೆ ಹೇಳಿದರೆ ಯಾವ್ processor ಅಂತ ಹೇಳಿಲ್ಲ ನಾನು.

Snap dragon media tech ಇಂತಾ processor use ಮಾಡ್ತಾ ಇದ್ದೀವಿ ನಾವು snap dragon ಅದೂ ಅದರ ಬಗ್ಗೆ ಹೇಳಿ. snap dragon nine eighty ಅಂತ ನಾವ್ use ಮಾಡದ್ qual snap dragon nine eighty qual com ಅಂತ ನಮ್ದು processor ಬಂದು

ಆ processor ಈವಾಗ fastest processor ಇದೆ. Number one processor ಇದೆ.

ಹ world ಅಲ್ಲೇ number one processor ಇದೆ apple ಆದ್ಮೇಲೆ .

ಆ appleಗೆ ಅವರದ್ದೇ ಆದ processor ಇದೆ apple ಅಂತಾನೆ ಹೆಸರಿದೆ ಅದಕ್ಕೆ

ಹ ಅದರ ಬಗ್ಗೆ ನನಗೆ ಗೊತ್ತಿಲ್ಲಾ ಆದ್ರೆ snap dragon commonಆಗಿ use ಮಾಡುವಂತ processor ನಾವು ಅದನ್ನೇ use ಮಾಡಿದ್ದೀವಿ .

ತುಂಬಾ fastಆಗಿ graphics. Graphics ತುಂಬಾ ಚೆನ್ನಾಗಿರುತ್ತೆ, fast game play ಇರುತ್ತೆ. you tube ಅವರಿಗಂತೂ ಹೇಳಿ ಮಾಡಿರೋ ತರ ಅದು processor ಅದು. ಅಂದ್ರೆ ಇವಾಗ ಹೊಸಾದ್ ಬರೋ mobilesಗಳಿಗೆಲ್ಲಾ ಒಂದ್ ಆರು ತಿಂಗಳು use ಆದ್ಮೇಲೆ ಅವರೇ ಒಂದು software updates ಕೊಟ್ಟಿ bugs ಹಾಕಿ ಕೊಡ್ತಾರೆ. ನಿಮ್ದ್ರಲ್ಲಿ ಯಾವ್ ತರ ? ಇದೆ ಇದೆ ಎಲ್ಲಾ availabilities ಇದೆ ನಮ್ mobile ಅಲ್ಲಿ ಕೂಡಾ.

ಯಾವ್ ತರ bugs ನಿಮ್ದು? ಆ bugs ಅಂದ್ರೆ ಇವಾಗ ನಿಮ್ಗೆ mobileಅಲ್ಲಿ ಏನೇ ತೊಂದ್ರೆ ಇದ್ದರು ನಾವ್ identify ಮಾಡಿ ಅದನ್ನ ಸರಿ ಮಾಡಕ್ಕೆ try ಮಾಡ್ತೀವಿ . ಅಂದ್ರೆ ನಾನ್ ಹೇಳ್ತಿರೋದು ಎಷ್ಟೊಂದ್ mobilesಗಳು ಅವರು ಬೇರೆ mobilesಗಳು purchase ಮಾಡ್ಲಿ ಅಂತ ಅವರು update ಕೊಡೋವಾಗ ಈ ತರ .